ಅ ಎನ್ಪಾಂತಂದ್ರೆ ನಮ್ಮ ಅರೋಗ್ಯನು ವಿಚಾರಿಸ್ಕೊಂಡು ಅವ್ರಿಗೆ ಹೇಳ್ಕೊಂಡಾಗ ನಮ್ ಆರಂ ಅಗ್ತತಿ ಇಲ್ಲಾಂದ್ರ ನಾವು ಅನಾ ಅನಾರೋಗ್ಯದಿಂದ ಬಳಲುಬೇಕಾಗ್ತಟಿ ಆ ಕಾರಣಕೋಸ್ಕರ --

ಇತರ ದೊಡ್ಡ್ ದೊಡ್ಡ್ ಹೋಟೆಲ್ ಅಥವಾ ಮಾಲ್ ಗಳ ಮುಂದೆ ನಿಲ್ಸಿರ್ತರ ನೀರು ಕುಡಿತೀರ್ತವ ನೋಡಾಕ ಎಲ್ಲ ಸುಂದರವಾಗಿ ಅನಿಸಿರ್ತದ ಹಳ್ಳಿ ಯಿಂದ ಹೋಗಿರ್ತಕಂತ ಜನರು ಅವರ ಮನಸನ್ನ ಆಕರ್ಷಣ ಮಾಡಗೊಸ್ಕರ ಇತರ ನಿರ್ಮಿಸಿರ್ತಾರ.

ಯಾವುದೇ ಒಂದು ಆತ್ಹ್ಮಿಯ ಸ್ನೇಹಿತರ ಜೊತೆ ಬಿಡುವಿನ ಸಮಯದಲ್ಲಿ ಆಟ ಆಡಬೇಕಂತ ನಾನ್ ಹೆಲ್ತಹಿನಿ ಆಟ ಆಡೋದ್ರಿಂದ ನಮಗೆ ಉತ್ತಮ ವಾಗಿರುತ್ತೆ.

ಮಾದುವೆ ಮಂಟ್ಟಪ ಸಭೆ ಸಾಬಾರಂಬಗಳ್ಲಲ್ಲಿ ಈ ತರ ಮನೆ ಮುಂದೆ ಅಲಂಕೃತ ಮಾಡಿರ್ತಾರ ಆದ್ರಿಂದಾಗಿ ಒಳ್ಳೆ ಕುರ್ಚಿಗಳು ಹಾಕಿರ್ತಾರ ಇದೆ ತರ ಮಂಟಪಗಳು ಹೊಡ್ದೀರ್ತರ ಬಹಳ ಸುಂದರವಾಗಿರ್ತತಿ.